ಈ ಚಿತ್ರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ದೂರದಲ್ಲಿ ಒಂದು ಊರು ಕಾಣಿಸ್ತಾ ಇದೆ ಹಚ್ಚ ಹಸಿರಿನಿಂದ ಕೂಡಿದೆ.

ಈ ಚಿತ್ರ ನೋಡಲು ಅ ನೋಬೆಲ್‌ ಅ ಹಾಸ್ಪಿಟಲ್‌ ಅಂತಾ ಇದರ ಹೆಸರು. ಅದರ ಮುಂದೆ ಕಾರುಗಳಿವೆ ಬಗಲ ಒಂದು ಹೌಸ್ ಇದೆ.

ಈ ಚಿತ್ರದ ಒಳಗೆ ಇದು ಮುಸ್ಲಿಂ ಮಸೀದಿ ಮಜ್ಜಿದಿ ಅರ್ ಅರ್ಫಾತ್‌ ಇದರ ಒಳಗೆ ನಮಾಜ್‌ ಮಾಡಬಹುದು .